ಆ ಕಾಣಬಹುದಾದ ಅಂತಾ ಜನರು ನೋಡಿ ಖುಷಿ ಪಡುವಂತಹ ಸಂದರ್ಭದಲ್ಲಿ ಕಾಣತ್ತವೆ ಇದರಿಂದ ಇದರಿಂದ ಮಾತಾಡಪಟ್ಟಳು ಜನರೊ ಅದೇ--

ಇದು ಕೂಡ ಒಂದು ಆಕಸ್ಮಿಕವಾಗಿದೆ ಅಂತನು ಹೇಳಬಹುದಾಗಿದೆ ಯಾಕೆಂದರೆ ಇದು ಚುಕ್ಕಿ ಆಕಾಶದಲ್ಲಿ ಚುಕ್ಕಿ ಎಷ್ಟು ಮಿಂಚುತ್ತಾವೆ ಅದೇ ರೀತಿಯಾಗಿ ಇದೆ ಎಂದು--